ನಮ್ಮ ದಕ್ಷಿಣ ಕನ್ನಡ ಇದ್ ಮಾಡಿದ್ದಾರೆ.

Theatre ಗೆ ಹೋದದ್ದಾ mobile ಅಲ್ಲೆಯಾ?

Theatre ಅಲ್ಲೇ ನಾನ್ ನೋಡಿದ್ದೇ ಎರಡ್ movie ನೋಡಿದ್ದೇನೆ ಅಷ್ಟೇ theatre ಅಲ್ಲಿ family ಅವ್ರ ಜೊತೆ ನೋಡಿದ್ದು ಮತ್ತೆ.

Movie ನೋಡುದು ಹುಚ್ಚ ಅಥ್ವಾ time pass ಗೋಸ್ಕರ ನೋಡುದಾ?

ಈಗ ಒಂದ್ ಸಲ movie ಹುಚ್ಚ್ ಇದ್ದ ಹಾಗೆ ನೋಡ್ತಾ ಹಾಗೆ.

ನಾನು ಮಲಯಾಳ ತೆಲುಗು.

ಇಲ್ಲ ಇಲ್ಲ tag ಅಲ್ಲಿ ಕೆಳಗೆ subtitles ಬಂದ್ರೆ ಮಾತ್ರ. ಇದ್ರೆ ಮಾತ್ರ ನೋಡುದು. ನೀವು?

ನಾವು ಹಾಗೆ ಎಲ್ಲ ಮಲಿಯಾಳ ತೆಲುಗು ತಮಿಳ್ ಹಿಂದಿ english, chineese, japanese ಎಲ್ಲ.

Chinese movie ಇದ್ರೆ ನೋಡ್ತೇನೆ chinese .

ಕೆಳಗೆ ಅದು ಆವ್ರ್ಧ ಅವ್ರು ಏನ್ ಹೇಳುದು ಅಂತ ನಮಿಗೆ ಅರ್ಥ ಆಗುದಿಲ್ಲ.

Subtitles ಇರತ್ತೆ ಆದ್ರೆ subtitles ನೋಡ್ಕೊಂಡು movie ನೋಡ್ಲಿಕ್ಕೆ ಅಷ್ಟೇನು ಚೆಂದ ಆಗುದಿಲ್ಲ ಅಲ್ಲಾ.

Movie ಮೇಲೆ ಅಷ್ಟೊಂದು ಇದು ಸಿಗುದಿಲ್ಲ movie ನೋಡಿದ್ದು.

ಬರುದಿಲ್ಲಾ ತೆಲುಗು ಅರ್ಥ ಆಗ್ತದೆ ಆ ಬಿಟ್ಟು ಮತ್ತೆ ತಮಿಳು ಕೂಡ ಸ್ವಲ್ಪ ಸ್ವಲ್ಪ ಮಲಿಯಾಳ ಅರ್ಥ ಆಗುದಿಲ್ಲ ಆದ್ರೂ ಕೆಲಾವ್ movie ಅರ್ಥ ಆಗ್ತದೆ ಹಾಗೆ ಹಿಂದಿ ಮಾತ್ರ ಅರ್ಥ ಆಗ್ತದೆ.

ಈಗ ನೀವು Hollywood ಅಲ್ಲೆಲ್ಲ ನೋಡ್ತೀರಾ movie?

Hollywood, English movie.

ಹಾ ಅಂದ್ರೆ ತುಂಬಾ ಇಷ್ಟ ನೋಡ್ತಾ ಇರ್ತೇನೆ ಒಳ್ಳೆ ಒಳ್ಳೆ movies ಇರ್ತದೆ ಅದೆಲ್ಲ.

Next ಈ ಸಲ ನೋಡ್ಬೇಕ್ ಈ ಸಲ ಅದೇ ಕಾಂತಾರ ಇದೇ next ನಾಡ್ದು ಕ್ರಾಂತಿ release ಆಗ್ತದೆ வாரிசு release ಆಗ್ತದೆ release ಆಗ್ತದೆ movies ಎಷ್ಟ್ ಬೇಕಾದ್ರೂ ನೋಡ್ಲಿಕ್ಕೆ ಉಂಟು ಯಾರಿಗೂ time ಇಲ್ಲ ಅಷ್ಟೇ ಈಗ.

ನನ್ಗೆ time ಇಲ್ಲ ನಂಗೆ time ಇದ್ರೆ ಅವ್ರಿಗೆ time ಇರ್ಲಿಕ್ಕೆ ಇಲ್ಲ ಹಾಗಾಗಿದೆ.

ಹಾ ಸರಿ next time ಸಿಗುವ.

ಹ್ಮ್ ಅರಾಮ್ ಅದೀನ್ ನೋಡ್ರಿ ಊಟ ? ಊಟಾ ಇನ್ನೂಇಲ್ರೀ ಮನ್ಯಾಗ್ ಎಲ್ಲಾ ಅರಮ್ ಅದಾರ್ರೀ? ಹಾ ಅರಾಮ್ ಅದರ್ ನೋಡ್ರಿ. ನಿಮ್ ಮನ್ಯಾಗ್ ಅರಮ್ ಅದಾರ್ರೀ? ಹಾ ಅರಾಮ್ ಅದಾರ್ರೀ. ಹುಡ್ಗೂರ್ರೀ?

ಹೌದ್ರ್ಯಾ ಮತ್ತೇನ್ರೀ ಹುಡ್ಗೂರ್ ದೊಡ್ವದಾವೇನ್ರಿ ನಿಮ್ವೂ?

ಹ್ಮ್ ರೀ ಮೂರ್ವರ್ಷದಾಕಿ ಒಬ್ಬಾಕಿದಾಳ್ರಿ ಒಬ್ಬಾಕಿ ಒಂದೂವರೀ ವರ್ಷದಕಿದಾಳ್ ರೀ.

ಹೂನ್ ರೀ ಎಲ್ಲೇರ class ಹಾಕೀರೆನ್ dance class ಗೆ? ಇನ್ನೂ ಇಲ್ ರೀ ಹಾಕ್ಬೇಕಂತ್ ಮಾಡೇನ್ರಿ ಮುಂದ್ ವರ್ಷ್ ರೀ dance class ಗ್ ಅಕಿಗ್ ಬಾಳ್ interest ಐತ್ರಿ ಹಾಡಿಂದು dance ನ್ದು. ಹ್ಮ್ ನ್ರೀ ಅವಾಗೆಲ್ಲಾ ಹಿಂದಿನ್ ಕಾಲ್ದಾಗ ರಾಜ್ರು ಮಾರಾಜ್ರು ನೃತ್ಯಾ ಕಲೆಗ್ ಬಾಳ್ ಮಹತ್ವ ಕೊಡ್ತಿದ್ರೀ.

ಅವಾಗೇನೋ ಒಂದ್ ಇದು ಸಮಾರಂಭ ಒಂದ್ ಎನ ಆದ್ರೂನೂ ಅದೊಂದ ನೃತ್ಯಾ ಮಾಡ್ಸಿದ್ರ ಅದೊಂದ್ ಇದು ರಿ ಏನೋ ಒಂದ್ ಶುಭಾರಂಭ ಅಂತಂದು ಹಾಡ್ ಹೇಳ್ಸೋದಾಗ್ಲಿ ಈ ಕುಣಿತ ಕುಣ್ಸೋದಾಗ್ಲಿ ಮಕ್ಕಳ್ಗೇ. ಒಂತರಾ ಪ್ರೋತ್ಸಾಹ ಕೊಡ್ತಿದ್ರುರಿ ಏನೇನ್ ಏನ್ ಇಲ್ ನೋಡ್ರಿ ನಾವು ಬರೇ ಓದು ಓದು ಓದು ಇದ್ನ ಹೇಳೋದಾಗೇತ್ರಿ ಹುಡ್ಗುರ್ಗೆ. ಇಲ್ರೀ ಓದೋದ್ರು ಜತಿನೇ ಈಗ ನೃತ್ಯ ಹೇಳ್ಕೊಡ್ತಾರಲ್ರೀ ಸಾಲಿ ಒಳಗ ಅದರಿ.

ಶಾಲಿ ಒಳಗ .

ಹಾ ಅಂತ ಆಮೇಲೆ ಪ್ರತಿಬಾ ಕಾರಂಜಿ.

ಇಂತಾವಕ್ಕೆಲ್ಲಾ ಕೈಬಿಡ್ಬಕ್ರಿ ನಾವೂ ಮಕ್ಕಳ್ನ ಅಂದ್ರವು ಮಕ್ಕಳ್ಗೇ ಈ ಕುಣಿತ ಅಂದ್ರ ಏನ್ ಅಮೇಲ್ ಡೊಳ್ಳಕುಣಿತ ಅಂದ್ರ ಏನ್ ಅದ್ರೊಳಗ ಎಷ್ಟ್ ತರಾ ಅದಾವ್ರಿ. ನಾವ ಇನ್ನೂ ನಾವ್ ನಮ್ ಇದ್ರೊಳಗ ಕಲ್ಯೋದ್ ಅ ಕಲಿಕಾ ಇವ್ರ್ದೂ ಇಲ್ರಿ ಇನ್ನೂ ಮಟಾ. ಆಮೇಲೆ ಭರತ್ನಾಟ್ಯ ಅಂತೂ ನಮ್ ಭಾರತೀಯ ನಾಟ್ಯ ಸಂಸ್ಕೃತಿನರಿ ಅದು. ಭರತ್ನಾಟ್ಯ ಭಾರತೀಯ ಸಂಸ್ಕೃತಿರಿ. ಹ್ಮ್ ನ್ ರೀ ಎರಡ ಮೂರ ಕಲ್ತಿದ್ದೆ ಅದ್ರೋಳ್ಗಿನ್ವೆಲ್ಲಾ dance ಹೆಂಗ್ ಮಾಡ್ಬೇಕು ನೃತ್ಯಾ ಈದ್ನ್ ಹೆಂಗ? ಅದ್ರ್ವು ಏನೇನ ಎಷ್ಟೆಷ್ಟ್ ತರ ಅದಾವು ಆಮೇಲೆ ಅವುಕ್ಕೂ ಪರೀಕ್ಷೆ ಅದಾವ್ರೀ. ಇಂತಿಷ್ಟ ಪರೀಕ್ಷೆ ಕಟ್ಟೀದ್ರೆ ಇಷ್ಟ್ಇಷ್ಟ್ ಇದು ಅಂತೇಳಿ ಅಮೇಲ್ ಅದನ್ನ ಮುಂದ್ವರ್ಸಕೋಂತ್ ಹೋದ್ರ ಅದ ಒಂದ್ ವೃತ್ತಿ ಜೀವ್ನಕ್ ಅದೂ ಒಂದ್ ಆಧಾರ ಆಕ್ತತ್ರಿ ನಾವ್ ಹಂಗ ಕಲೀದೇ ಒಂದ್ ಮಹತ್ವದ್ ಅಲ್ರೀ. ಎಲ್ಲಾ ತರಾ ಇರ್ಬಕ್ರೀ ಮಕ್ಕಳ್ ತಲಿ ಒಳಗ. ಅದರೀ ಈಗ ಮಕ್ಕಳ್ಗೇ ಎಲ್ಲಾ ತರನು ಕಲ್ಸ್ಬಕ್ರಿ ನಾವ್. ಎಲ್ಲಾದ್ರಾಗೆ ಇಬ್ರೇಕಲ್ರೀ dance ನಾಗ್ ಇರ್ಬೇಕು ಹಾಡೋದ್ರಾಗೂ ಇರ್ಬೇಕು ಓದೋದ್ರಗೂ ಇರ್ಬಾಕು ಬರ್ಯೋದ್ರಾಗೂ ಇರ್ಬೇಕು. ಬರೆ ಓದೋದ್ ಓದೋದಂದ್ರೆ ಓದೋದ ಮಾಡ್ಸ್ಬಾಡ್ದ್ರಿ ಮಕ್ಳಿಗ್ ಎಲ್ಲಾ ತರಾನೂ ಕಲಸ್ಬಕೂ ಆಮೇಲ್ ಅದ್ರಿಂದನ ಮುಂದ್ವರ್ದ್ರ ಅವ್ರ್ಗೂ ಒಂದ್ ಅದ್ರಿಂದನು ವೃತ್ತಿ ಜೀವ್ನ ಸಿಗ್ಬೌದಲ್ರಿ ಈಗ್ ನೋಡ್ರಿ ನಮ್ ಹುಡಗೀ class ಹೇಳ್ತಾರಲ್ರಿ ಭರತ್ನಾಟ್ಯ teacher .

ಎಷ್ಟ್ ನೂರಾಮೂವತ್ತ್ ಹ್ಮ್ ಹುಡ್ಗುರ್ ಹೊಕ್ಕಾವಲ್ಲೆ ಈ ಶಿಗ್ಗಾಂವ್ .

ಆಷ್ಟ್ ಮಂದಿ ಕಲ್ಯಾಕತ್ತಾರ್ರಿ ಅಂದ್ರ ಅವ್ರೂ ಇದ್ನೂ ಒಂದ್ ಏನೋ ಒಂದ್ ಅನ್ಕೊಂಡ್ ಕೈ ಬಿಟ್ಟಿದ್ರೆ ಇಷ್ಟ್ ಮಹತ್ವ ಗೊತ್ತಾಕ್ಕಿಡ್ಡಿಲ್ರಿ ನಮ್ಗೂ ಇದ್ . ಏನ್ ಅನ್ನೋದ್ ಗೊತ್ತಾಕ್ಕಿದಿಲ್ರಾ ಹಿಂದೆಲ್ಲಾ ಓದ್ತಿದ್ರು ಬರೀ ಓದೋದ್ ಓದೋದ್ ಅನ್ನೋದಷ್ಟರೀ ಶಾಲಿ ಕಲ್ಯೋದೂ . ನೌಕ್ರಿ ಇದೋಂತರಾ ಎಲ್ಲಾರಿಗೂ ಮಕ್ಳಿಗ್ ಒಂದ್ ಪಾಠ ಕಲ್ಸೋದು ಒಂದ್ ನೌಕ್ರಿನರಿ. ನೌಕ್ರಿನ ಆಗೇತ್ರಿ ಈಗ್ ಅದ್ ಭರತ್ನಾಟ್ಯ ಕಲ್ಯೋದೂ ಓದೋದ್ರು ಜೊತಿನ ಆದ್ರಾಗೂ ಒಂದ್ ಏನೋ ಒಂದ್ ಜೀವ್ನಕ್ಕ ಒಂದ್ ಆದಾರ .

ಅದರಿಂದ ಅವ್ರ್ಗ್ ಮುಂದ್ ಉಪ ಜೀವ್ನಾ ಆಗ್ಬೌದ್ರಿ. ಆಮೇಲೆ ಹಿಂದಿನ್ ಹೀರ್ಯಾ~ ಹೀರ್ಯಾರೆಲ್ಲಾರಿಗೂ ಗೌರೀ ಹುಣ್ಮ್ಯಾಗೆಲ್ಲಾ ಕೋಲಾಟ ಆಡೋರ್ರೀ ರಾತ್ರೀ ಗೌರೀ ಹುಣ್ಮೇಗಿನ್ನೊಂದ್ ಎಂಟ್ ದಿಸೈತಂದ್ರ ರಾತ್ರೆಲ್ಲಾ. ರಾತ್ರೆಲ್ಲಾ ಕೋಲಾಟ ಆಡಿ ಒಂದ್ ಗಂಟೆಗ್ ಎರ್ಡ್ ಗಂಟೆಕ್ ಸೋಬಾನ್ ಪದಾ ಹಾಡೋದ ಅದ್ರ್ ತಕ್ಕ ಕುಣಿಯೋದ ರಾತ್ರೀ ಎಲ್ಲಾ ಹೆಣ್ಮಕ್ಕಳ್ಗೆ ಎಲ್ಲಾ ಸಂಸ್ಕೃತಿ ಕಲ್ಸ್ತಿದ್ರ ಮುದಕ್ಯಾರು ಈಗ ನಮ್ಗಾ ಗೊತ್ತಿಲ್ರಿ ಮಕ್ಕಳಿಗೆ ಹೆಚ್ಚಾನ್ ಹೆಚ್ ಕಲ್ಸ್ಬಕಂದ್ರ ನಮ್ಗಾ ಗೊತ್ತಿಲ್ಲ. ಹ್ಮ್ ನ್ರಿ ನಾವು ಕಲ್ತಿದ್ ಮಟ್ಟಿಗಂದ್ರ ನಮ್ ಶಾಲಿಯೊಳಗ ಎಲ್ಲಾ ಹೇಳ್ಕೊಡ್ತಿದ್ರು ಕೋಲಾಟ ಆಗಿರ್ಬೋದ್ರಿ ಚೊಲೋ ಆಕತ್ರೀ ಬ್ಯಾ~ ಇದು ಇದು ನೃತ್ಯಾ class ಗ್ ಹಾಕೋದ್ಕಿಂತಾ ಇವ್ನ್ಯಲ್ಲಾ ಮನ್ಯಾಗಾ ಕಲ್ಸೀದ್ರಂತ್ರೂ ಬಾಳ್ ಅನ್ಕೂಲ್ ಆಕ್ಕತಂತ ಅನ್ಕೊಂಡೇವ್ರಿ. ಹೌದ್ರಿ ಹೌದ್ ಹೌದ್ ಇವು classes ಅವ್ರ್ ಹೇಳ್ದಾಗ್ಷ್ಟ ಇದ್ ಅನ್ಸತ್ರ ನಾವ್ ಮಾನ್ಯಾಗನ ಎಲ್ಲಾ ತರಾನೂ ಕಲ್ಸಾಕತ್ತೇವಂದ್ರ್ ಮಕ್ಳ್ಗೆ ಹೊರ್ಗಡೆದ್ರ್ಕಿಂತ ಒಳ್ಳೆ ರೀತಿಂದ ಅಬ್ಯಾಸಾಕತ್ರೀ ಅವ್ರ್ಗೆ .

ಅರ್~ ಅರಾಮ್ ಅದೇರಿ ನಾನು ಅರಾಮ್ ಅದೀನ್ ಮನೆಯಲ್ಲಿ ಎಲ್ಲಾರು ಅರಾಮ್ ಅದಾರ?

ಹ್ಮ್‌ ಎಲ್ಲಾ ಆಯ್ತು ನಿಮ್ದು?

ನಮ್ದು ಆಯ್ತು SSLC last final .